ಮತ್ತೆ ಎ ಥೆಂಗಿನ್ ಮರ ಇದೆ ವೈಟ್ ಬಿಲ್ಡಿಂಗ್ ಇದೆ.

ಅಅ ಇದ್ರಲ್ಲಿ ಒಬ್ರೂ ಬ್ಲೂ ಜಾಕೆಟ್ ಹಕೊಂಡಿದಾರೆ ತುಂಬಾ ಚನಾಗಿದೆ ಒಳ್ಳೆ ಜಾಗ ಒಳ್ಳೆ ಸೀನರಿ ಅರ್ಲಿ ಮಾರ್ನಿಂಗ್ ಅನ್ಸತ್ತೆ.

ಮದ್ವೇಗ್ ಬಟ್ಟೆಗಲ್ ಡಿಸೆಂಟ್ ಹಾಕೊಂಡಿದಾನೆ ಚೆನ್ನಾಗ್ ಕಾಣಿಸ್ತಿದೆ ನೊಡೊದ್ ಇನ್ನೇನ್ ಹೇಳದ.

ಇನ್ನ ಎಲ್ಲ ಸಂಬಂದಿಕ್ರ ಅವ್ರ ನೋಡಿ ಖುಷಿ ಪಡ್ತಿದ್ದಾರೆ. ಒಳ್ಳೆ ವಾತಾವರಣ ಇದೆ.

ಮೀನ್ ನೋಡ್ತಾ ಇದ್ದಿವಿ ಫೋಟೋ ದಲ್ಲಿರುವ ಮೀನ್ ಎಷ್ಟೋ ಗೊತ್ತಿಲ್ಲ.

ಮೆಟ್ಲ್ ಅಂತೂ ತುಂಬ ಇದೆ ಆಕಡೆ ಒಳ್ಳೆ ಮೋಡ್ ತುಂಬ ಸೇರ್ತಿವೆ ಇದೆ